ಸಾಕಷ್ಟು ನಾವು ಆಹ್ ಮನೆಲ್ಲಿ ಅನ್ನ ಮತ್ತು ಆಹ್ ಸಾರನ್ನ ಒಳಗಡೆ ಮತ್ತು ಹೊಳಗೆ ಸಾರು ಇವನ್ನೆಲ್ಲಾ ಒಳ್ಳೆ ರೀತಿಯಿಂದ ಮಾಡತ್ತೇವೆ ಚೆನ್ನಾಗಿರುತ್ತದೆ ಸಾಕಷ್ಟು ನಾವು ಆಹ್ ಸಾರಿನ ಬಗ್ಗೆ ನನಗೆ ಬಹಳ ಇಂಟರೆಸ್ಟ್ ಇದೆ .

ಅದರ ಬಗ್ಗೆ ಹೇಳಬೇಕಾದ್ರೆ ಉಂ ಉದ್ದೆ ಇದು ಒಳಗಡೆ ಹಾಕಿಬಿಟ್ಟು ವೇಸ್ಟ್ ಮಾಡ್ತಾ --

ಬರ್ಡೇ ಅನ್ನ ಬಿಟ್ಟು ನಮ್ಮಲ್ಲಿ ಸಾಕಷ್ಟು ಹುಡುಗರ ಬಗ್ಗೆ ಬರ್ಡೇ ಮಾಡತಾರೆ ಹಿರಿಯರ ಬಗ್ಗೆ ಬರ್ಡೇ ಮಾಡತಾರೆ ಒಳ್ಳೆ ರೀತಿಯಿಂದ ಕೇಕು ಇವೆಲ್ಲಾ ತರತಾರೆ ಆಹ್ ಇವೆಲ್ಲಾ ಮಾಡಿಬಿಟ್ಟು ವ್ಯವಸ್ಥ ರೀತಿಲ್ಲಿ.--

ತೆಂಗಿನಕಾಯಿ ಇರಬಹುದು ತರಕಾರಿ ಇರಬಹುದು ಎಲ್ಲಾನು ಮಾವಿನಹಣ್ಣು ಇರಬಹುದು ಮೋಸಂಬಿ ಇರಬಹುದು ಯಾವ ತರ ಎಲ್ಲಾ ತರದ ಹಣ್ಣು ಹಂಪಲುಗಳು ಬರತವೇ.

ನಮ್ಮಲ್ಲಿ ಸಾಕಷ್ಟು ಎಮ್ಮೆಗಳು ನಾವು ಕಟ್ಟಕೊಂಡಿದೆ ಅದರಲ್ಲಿ ಎಮ್ಮೆಗಳು ಅಂತ ಅಂದ್ರೆ ಸಾಕಷ್ಟು ಜರಸಿ ಎಮ್ಮೆ ಅಂತ ಅಂದ್ ಬಿಟ್ಟು ಹೊಸದು ತಳಿ ಬಂದಿತ್ತು.

ಡ್ರೈವೇರ್ರಿಗೆ ಎಲ್ಲೂ ರೋಡ್ ಸಿಗಲ್ಲಿಲ್ಲಾ ರೋಡ್ ಸಿಗದಾಗ ಅವನಿಗೆ ಭಾಷೆ ಬರಲಿಲ್ಲಾ ಅಲ್ಲಿ ಕೊಂಕಣಿ ಭಾಷೆ ಆದರಿಂದ ಅವನಿಗೆ ತೊಂದರೆ ಆಯಿತು ಸ್ವಲ್ಪ--

ಅದು ಇತೀಚಿಗೆ ಬಹಳ ಶ್ವರಿ ಬಿ ಜೆ ಪಿ ಸರಕಾರದವರು ಬಂದ ನಂತರ ಸರಕಾರವನ್ನಾ ಬಸ್ ಸ್ಟಾಂಡ್ ಚೆನ್ನಾಗಿ ಮಾಡಿದರೆ ಪರವಾಗಿಲ್ಲಾಬಸ್ಗಳು ಓಡಾಡಲಿಕ್ಕೆ ಮತ್ತು ವ್ಯವಸರಿತ್ತಿಯಲ್ಲಿ ಚೆನ್ನಗಿದವೆ

ಬೆಡ್ ರೂಂ ಅಲ್ಲಿ ಒಳ್ಳೆ ಸುಂದರವಾದ ಮಂಚಗಳನ್ನಾ ಹಾಕಿದ್ದಾವೆ ಸುಂದರವಾದ ಗದ್ದೆಗಳು ಹಾಕಿದ್ದವೇ ಸುಂದರವಾದ ಹಾಸಿಗೆಗಳು ಇಲ್ಲಿದ್ದವೆ ಬೆಡ್ಶೀಟ್ ವ್ಯವಸ್ಥ ರೀತಿಯಲ್ಲಿ ಚೆನ್ನಾಗಿ ಇಟ್ಟಕೊಂಡಿದ್ದವೇ

ನಮ್ಮನೆ ಪಕ್ಕದಲ್ಲಿ ವೆಲ್ಡಿಂಗ್ ಶಾಪ್ ಉಂ ಇದೆ.

ನೋಡಿದ್ರೆ ಕೆಲವು ಕಾರಗಳನ್ನಾ ವ್ಯವಸ್ಥ ರೀತಿಯಲ್ಲಿ ತೊಳೆದು ಮಾಡುದು ಎಲ್ಲಾ ನೋಡಿದ್ದೀನಿ ಬಹಳ ಸಂತೋಷವಾಗುತ್ತದೆ ಕಾರಗಳನ್ನ ನಾನು ಸಮೇತ ಕಾರ ತಂದು ಬಿಟ್ಟು ಹೊಸದುತ ಅಲ್ಲಿ ತೊಕೊಂಡು ತೊಳಸಕ್ಕೆ ವ್ಯವಸ್ಥ ಮಾಡಬೇಕು ಅಂತಾ ಇದ್ದಿನಿ.

ಅದು ಹಾಡತ್ತಾ ಹಾಡ್ತ ಹಾಡ್ತ ಹಾಡ್ತ ಇವತ್ತು ಹಳೇದಾಗಿ ಅದು ಯಾಕೋ ಮೂಲೆ ಗುಂಪಾಗಿದೆ ಗ್ರೋಸರಿ ಇಲ್ಲಿ ಅದನ್ನ ಬೇರೆ ತರಬೇಕು ಅಂತ್ತಿದ್ದೀನಿ.

ಮದುವೆ ಮನೆಗಳಿಗೆ ಹೋದಾಗ ಅಲ್ಲಿ ಸಿಂಗರಾ ವ್ಯವಸ್ಥ ಲೈಟಿಂಗ್ಗು ಅದು ಇದು ನೋಡಿದ್ರೆ ಬೀಗರು ಬಿಜರು ಬಂದಿದು ನೋಡಿದ್ರೆ ಬಹಳ ಸಂತೋಷವಾಯಿತು ಅಲ್ಲಿ ಊಟ ಬೀಟಾ ಚನ್ನಾಗಿತ್ತು

ಸಾಮಾನ್ಯ ಟೂ ವಿಲ್ಲರ್ಸ್ ಮೆಕ್ಯಾನಿಕ್ ಇರಬಹುದು ಹಲವಾರ ತರದ ಮೆಕ್ಯಾನಿಕ್ಗಳನ್ನ ನೋಡಿದ್ದೇನೆ ಬಹುಳಸ್ತುಮಟ್ಟಿಗೆ ಕೆಲವು ಮೆಕ್ಯಾನಿಕ್ಗಳಿಗೆಲ್ಲಾ ಆಹ್ ಮೆಕ್ಯಾನಿಕ್ ಮಾಡದಿರೋರು ಸುಮ್ಮನೆ ಹಾಳತಕ್ಕಾನಂತಹ ಗಾಡಿಯಲ್ಲಾ ತಕೊಂಡ ಹೋಗಿ ವ್ಯವಸ್ಥೆ ರೀತಿಯಲ್ಲಿ ಕೆಲವರು ಒಳ್ಳೆತನದ ಮಾಡಕೊಡತ್ತಿದ್ರು.

ನಾನು ಸಾಕ್ಕಷ್ಟು ಫರ್ನಿಚರ್ ಶಾಪ್ನಲ್ಲಿ ಹೋಗಿದ್ದೆ ನಾನಾ ತರದ ಫರ್ನಿಚರ್ ಗಳನ್ನಾ ನೋಡಿದ್ದೀನಿ ಅಲ್ಲಿ --